ಹಾಗೆ ಸೈಡಿನಲ್ಲಿ ದೊಡ್ಡ ಗಿಡವನ್ನು ಸಹ ಇಟ್ಟಿದಾರೆ ಹಾಗೆ ಒಳ-ಒಳಗಡೆ--

ಹಲವಾರು ಕಾರುಗಳನ್ನು ನಿಂತ್ತಿದ್ದಾರೆ ಹಾಗೇ ಬಿಲ್ಡಿಂಗನ ಹೆಸರು ಬಂದು ದೀಪ ಸನ್ನಿ ಅಂತ ಬರೆದಿದ್ದಾರೆ ಹಾಗೇ ಎದರುಗಡೆ ಸಹ ಒಂದು ಕಾರು ಅನ್ನು ಇಟ್ಟಿದರೆ. ಆದರ ಪಕ್ಕ--

ಸೈಡಿನಲ್ಲಿ ಒಂದು ಕಂಬವನ್ನು ಸಹ ಇಟ್ಟಿದ್ದರೆ ಎದರುಗಡೆ ಎರಡು ಗ್ಲಾಸ್ ಸಹ ಅನ್ನು ಹಾಕಿ ಇಟ್ಟಿದ್ದಾರೆ.

ಒಂದು ಅಂಗಡಿಯಾಗಿದೆ ಅಂಗಡಿ ಅಲ್ಲಿ ಸೈಡ್ ನಲ್ಲಿ ಹಲವಾರು ಜನರು ನಿಂತಿದ್ದಾರೆ. ಹಾಗೆ ಅಂಗಡಿಯ ಎದುರುಗಡೆ ಒಂದು ಬೋರ್ಡ್ ಅನ್ನು ಇಟ್ಟಿದ್ದಾರೆ ಅದು ಬ್ಲಾಕ್ ಕಲರ್ ನಲ್ಲಿ ಇದೆ ಹಾಗೆ ಶುಭ ಸ್ಟೋರ್ ಅಂತ ಬರ್ದಿದ್ದಾರೆ ಹಾಗೆ ಜೆರಾಕ್ಸ್ ಅಂತ ಬರ್ದಿದ್ದಾರೆ.